ಇದರಲ್ಲಿ ಮೂವರು ಪುರುಷರು ನಿರ್ಮಾಣ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದಾರೆ.

ವೇದಿಕೆಯ ಮೇಲೆ ಹಲವಾರು ಜನರು ನಿಂತಿದ್ದು ಆವರಣದಲ್ಲಿ ಕೆಲವರು ಮಹಿಳೆಯರು ಕೂಡ ಇದ್ದಾರೆ.

ಇಲ್ಲಿ ಗೋಡೆಯ ಮೇಲೆ ಗಿಡಗಳನ್ನು ನೆಡಲಾಗಿದೆ ಹಿನ್ನೆಲೆಯಲ್ಲಿ ನೀರಿನ ಗೋಡೆಯುಗಳನ್ನು ಕಾಣಬಹುದು.

ಇದು ಒಂದು ಮದುವೆ ಸಮಾರಂಭ ಪ್ರವೇಶ ದ್ವಾರ ಅಲಂಕಾರವಾಗಿದೆ ಈ ಪ್ರವೇಶ ದ್ವಾರವನ್ನು ಹೂಗಳು ಮತ್ತು ಬಣ್ಣದ ಬಟ್ಟೆಗಳಿಂದ ಅಲಂಕರಿಸಲಾಗಿದೆ ನೆಲದ ಮೇಲೆ ಕೆಂಪು ಬಣ್ಣದ ರತ್ನಗಳು ಕಂಬಳಿ ಹಾಕಲಾಗಿದೆ ಇಬ್ಬರು ವ್ಯಕ್ತಿಗಳು ಪ್ರವೇಶ ದ್ವಾರದ ಬಳಿ ನಿಂತಿದ್ದಾರೆ.

ಕಾರ್ ಗಳ ದುರಸ್ತಿ ಮತ್ತು ನಿರ್ವಹಣೆ ಸಂಬಂಧಿಸಿದ ಸ್ಥಳವಾಗಿದೆ.

ಕಟ್ಟಡದ ಮುಂಭಾಗದಲ್ಲಿ ಬೇರೆ ಅಂಗಡಿಗಳು ಸಹ ಇವೆ ಇದು ನಗರದ ವಾಣಿಜ್ಯ--

ಚಿತ್ರದ ಮಧ್ಯ ಭಾಗದಲ್ಲಿ ಕೆಂಪು ಬಣ್ಣದ ಬಟ್ಟೆಯಿಂದ ಅಲಂಕರಿಸಲ್ಪಟ್ಟ ವೇದಿಕೆ ಇದೆ.

ಇಮ್ ನಲ್ಲಿ ವಿವಿಧ ರೀತಿಯ ತೂಕ ಎತ್ತುವ ಯಂತ್ರಗಳಿವೆ ನೆಲದ ಮೇಲೆ ಕಪ್ಪು ರಬ್ಬರ್ ಮ್ಯಾಟು ಗಳು ಹಾಕಲಾಗಿದೆ.

ಅಂಗಡಿಯ ಬೋರ್ಡ್ ನೀಲಿ ಮತ್ತು ಬಿಳಿ ಬಣ್ಣದಲ್ಲಿದೆ--

ಪಕ್ಕದಲ್ಲಿ ಕೆಲವು ಜನರು ರಸ್ತೆಯಲ್ಲಿ ನಿಂತಿರುವುದನ್ನು ನೋಡಬಹುದು.